ಇಲ್ಲಿ ಕಲರ್‌ ಕಲರ್‌ ನೀರು ಕಾಣುತ್ತವೆ. ನೀರಿನಲ್ಲಿ ಒಂದು ಮನೆ ಇದೆ. ಮನೆ ತಕ್ಕ ಒಂದು ಪಾಟುಣಿಕೆ ಇದೆ.

ಇಲ್ಲಿ ಹಲವಾರು ಹಣ್ಣುಗಳು ರೀತಿ ಇದೆ ಇಲ್ಲಿ ಒಂದು ದಾಳಿಂಬೆ ಹಣ್ಣು ಇದೆ ಪೇರಳೆ ಹಣ್ಣು ಇದೆ ಮತ್ತೆ ಮೂಸಂಬಿ ಹಣ್ಣು ಇದೆ ಮತ್ತೆ ಸೇಬು ಹಣ್ಣು ಇದೆ ಬಾಳೆಹಣ್ಣು ಇದೆ ದ್ರಾಕ್ಷಿ ಹಣ್ಣು ಇದೆ ಮತ್ತು ಕಿತ್ತಳೆ ಹಣ್ಣು ಇದೆ.